ಇಲ್ಲಿ ತುಂಬ ಮೀನುಗಳೆಲ್ಲ ಸಿಗ್ತದೆ ನಾವು ಬೆಳಿಗ್ಗೆ ವಾತಾವರಣಕ್ಕೆ ಹೋದ್ರೆ --

ಇಲ್ಲಿ ಹಲವಾರು ಪುಸ್ತಕಗಳು ಸಿಗ್ತದೆ ಮಕ್ಕಳಿಗೆ ಬೇಕಾಗಿ.

ಮತ್ತು ನಾವು ನಮ್ಮ ಕುಡುಂಬ ಕುಡುಂಬವನ್ನು ಇಲ್ಲಿ.

ಇದು ಜಾತ್ರೆ ಈ ಜಾತ್ರೆಯಲ್ಲಿ ತುಂಬ ಜನ ಜನಗಳು ಇರ್ತಾರೆ ನೂಕುನಗ್ಗಾಟಗಳಿರ್ತದೆ.

ಈ ಜಾತ್ರೆಯಲ್ಲಿ ಪೂಜೆ ಮಾಡುವುದು ಮತ್ತು ಇಲ್ಲಿ ತುಂಬ ಆಟ ಆಡುವ ಸಾಮಾನುಗಳೆಲ್ಲ ಇರ್ತದೆ ಮತ್ತು ತುಂಬ --

ಇಲ್ಲಿ ಆಟ ಆಡುವ ಹಲವಾರು ಉಪಕರಣಗಳಿರುತ್ತವೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಬೇಕಾಗಿ ಕಾರು ಗಳು --

ಜಾತ್ರೆಗಳು ಇರುತ್ತವೆ ಮತ್ತು ಹಲವಾರು ನೇಮಗಳು ಹಾಗೆ .

ಆಟಾಡುವ ಉಪಕರಣಗಳು ಇದೆ ಮತ್ತು ಮೀನುಗಳು --

ಇದು ಕಂಬಳ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಬಹಳ --

ಮತ್ತು ಅದ್ರಲ್ಲಿ ಯಾವುದು ಬೇಗ ಗೆದ್ದಿದೆ ಅದಕ್ಕೆ.

ಈಗ ಬೇಗ ಬಂದ್ರೆ ನಮಗೆ ದಕ್ಕೆಯಲ್ಲಿ ಮೀನ್‌ ಕೂಡ ಸಿಗ್ತದೆ.

ಇಲ್ಲಿ ತುಂಬ ಜನ ಕೆಲ್ಸ ಮಡ್ತಾರೆ ಒಬ್ಬೊಬ್ರಿಗೆ ಒಬ್ಬೊಬ್ರು ಜನ.

ಇಲ್ಲಿ ಇದರೊಳಗೆ ತುಂಬ ಅಂಗಡಿಗಳಿವೆ ಅಂದ್ರೆ ಬಟ್ಟೆ ಅಂಗಡಿ ‌ ಪೆನ್ಸಿಲ್ ಪುಸ್ತಕ ಅಂಗಡಿ .

ಈ ಪ್ರಕೃತಿ ತುಂಬ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಹಲವಾರು ಜಾನುವಾರುಗಳನ್ನು ನೋಡ್ಬಹುದು .

ಇದು ಉತ್ಸವ. ಆ ಇದು ಜಾತ್ರೆಯ ಹೊತ್ತಲ್ಲಿ ಇರುತ್ತದೆ ಮತ್ತು ನಮ್ಮ ಮಂಗ್ಳೂರಿನಲ್ಲಿ ಇದು ಸುಪ್ರಸಿದ್ಧವಾಗಿದೆ.

ಇದೊಂದು ದೊಡ್ಡವಾದ ಸುಂದರವಾದ ವಿಶಾಲವಾದ ಆಟದ ಮೈದಾನವಾಗಿದೆ.

ಆ ಸೇಬು ಹಣ್ಣು ಮತ್ತೆ ಕಿತ್ತಲೆ ಹೀಗೆ ಹಲವಾರು ರೀತಿಯ ಹಣ್ಣುಗಳಿವೆ --

ಇದ್ರಲ್ಲಿ ತುಂಬ ರೀತಿಯ ಬಸ್‌ ಇದೆ ಡಿ.ಜೆ. ಬಸ್‌ ಇದೆ.

ಇಂತ ಪ್ರದೇಶಗಳಿಗೆಲ್ಲ ಹೋದರೆ ನಮ್ಮ ಮನಸ್ಸೊಂದು ರೀತಿ ಕುಳಿರ್‌ಮೆ ಆಗುತ್ತದೆ.

ಮಾರ್ಕೆಟಿಗೆಲ್ಲ ಹೋದ್ರೆ ಬಹಳ ಕಡಿಮೆ ಬೆಲೆಗೆ ವಸ್ತು ಸಿಗ್ತದೆ.

ಇದನ್ನು ಹಲವಾರು ಪ್ರದೇಶಗಳಲ್ಲಿ ಕಾಣ್‌ಬಹುದು ನಮ್ಮ ಮಂಗ್ಳೂರಲ್ಲಿ ಇದೆ.

ಮತ್ತೆ ಫಾರ್ಮಸಿ ಇದೆ ಪ್ಯಾರಮೆಡಿಕಲ್‌ ಇದೆ.

ಹೀಗೆ ಹಲವಾರಿ ರೀತಿಯ ಕೋರ್ಸ್‌ಗಳನ್ನು ಇಲ್ಲಿ ಕೊಡ್ತಾರೆ.

ಸರಿ ಇಲ್ಲದ ಗಾಡಿಗಳನ್ನ ಸರಿ ರಿಪೇರಿ ಮಾಡ್ತಾರೆ ಮತ್ತೆ ತುಂಬ ಗಾಡಿಗಳನ್ನ ತೊಳಿಲಿಕ್ಕೆ --

ಮೊದಲೆಲ್ಲ ಚಿಕ್ಕ ಚಿಕ್ಕ ಗುಡಿಸಲು ಇರ್ತಿತ್ತು ಈಗೆಲ್ಲ ತುಂಬ ಸ್ಲಾಪಿದೆಲ್ಲ ದೊಡ್ಡ ದೊಡ್ಡ ಮನೆಗಳನ್ನೆಲ್ಲ ಮಾಡ್ಲಿಕ್ಕೆ ಸುರು ಮಾಡಿದ್ದಾರೆ.

ನಾವು ಹೋಗುವಾಗ ಕೂಡ ಇದು ಹೀಗೆನೇ ಇದೆ ಈ ಕಾಲೇಜು .

ಇಲ್ಲಿಗೆ ತುಂಬ ಜನ ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಹೊಸ ಸೈಕಲ್‌ ತೆಗಿಲಿಕ್ಕಂತ.

ಮಕ್ಕಳನ್ನು ಮಾತ್ರ ಅಲ್ಲ ದೊಡ್ಡವರು ಬರ್ತಾರೆ ತಮಗೆ ಸೈಕಲ್‌ ತೆಗಿಲಿಕ್ಕಂತ.

ಮತ್ತೆ ಆ ತಂಪಾದ ಗಾಳಿ ಎಲ್ಲ ಆಸ್ವಾದಿಸುವಾಗ ಸಂತೋಷ ಆಗ್ತದೆ.